ದೊಡ್ಡ ದೊಡ್ಡ ಕಲ್ಲು ಎಲ್ಲ ಕಾಣಿಸುತ್ತಿದೆ-

ಇಲ್ಲಿ ನಾನು ನೋಡುತ್ತಿರುವ ಒಂದು ಪಾರ್ಕ್ ಅಲ್ಲಿ ಎಲ್ಲ ತರದ ಗಿಡಗಳು ಕಾಣಿಸ್ತಾ ಇದೆ ಮರಗಳು ಇದೆ ಯಾರೋ ಒಬ್ಬರು ನೀರು ಹಾಕ್ತಿದ್ದಾರೆ ಗಿಡಗಳಿಗೆ ಏನೋ ಬರ್ದಿದ್ದರೆ-

ಇಲ್ಲಿ ನಾನು ನೋಡುತ್ತಿರುವ ಒಂದು ದೊಡ್ದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದರ ಮುಂದೆ ಒಂದು ದೊಡ್ದು ಮರ ಇದೆ .

ಇಲ್ಲಿ ನಾನು ನೋಡುತ್ತಿರುವ ದೊಡ್ಡ ದೊಡ್ಡ ಕಲ್ಲು ಬಿಲ್ಡಿಂಗ್ ಅಲ್ಲೂ ಕಾಣಿಸುತ್ತಿದೆ ಒಂದು ಗಿಡ ತರ ಕಾಣಿಸುತ್ತಿದೆ ಇಲ್ಲಿ ನಾವು ಬಿಲ್ಡಿಂಗ್ ಮೇಲೆ ಹಸಿರು ಹುಲ್ಲು ತರ ಬಂದ್ ಬಿಟ್ಟಿದೆ--

ಬಾಕ್ಲುಗಳೆಲ್ಲ ಬಿಚ್ಚಿದ್ದಾರೆ ಗೇಟ್ ಗಳು ಕಾಣಿಸುತ್ತಿವೆ.